ಈ ಚಿತ್ರದಲ್ಲಿ ನಾವು ನೀರು ಕೂಡಿರುವ ಸ್ಥಳವನ್ನು ನೋಡುತ್ತಿದ್ದು. ಈ ನೀರಿನಲ್ಲಿ ಒಂದು ಲ್ಯಾನ್ಸರ್ ಅನ್ನು ನೋಡುತ್ತಿದ್ದೇವೆ. ಲ್ಯಾನ್ಸೆರಿನ ಪಕ್ಕ ಒಂದು ಚಿಕ್ಕ ದೋಣಿಯನ್ನು ಸಹ ನೋಡುತ್ತಿದ್ದೇವೆ.

ಹಾಗೂ ಇದರ ಸುತ್ತಲೂ ಹಲವಾರು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಾಣುತ್ತಿದೆ. ಇಲ್ಲಿ ಮಧ್ಯದಲ್ಲಿ ಒಂದು ದುರ್ಗ ದೇವಿಯ ಮೂರ್ತಿಯನ್ನು ನೋಡಬಹುದಾಗಿದೆ. ಇದರ ಕೈಯಲ್ಲಿ ತ್ರಿಶೂಲವೂ ಹಿಡಿದಿದೆ ಇದು ಬಂಗಾರದ ರೀತಿಯಾಗಿ ಹೊಳಿಯುತ್ತಿ--

ಚಿತ್ರಣದಲ್ಲಿ ನಾವು ಕನಕದಾಸನ ಒಂದು ಸ್ಟ್ಯಾಚುವನ್ನು ನೋಡುತ್ತಿದ್ದೇವೆ. ಇದು ಕೇಸರಿ ಬಣ್ಣದಿಂದ ಅಹ್ ಕಾಣುತ್ತಿದೆ ಹಾಗೂ ಸುತ್ತಲೂ ಒಂದು ರೀತಿಯಾಗಿ ಶೆಡ್ಡುಗಳ ತಗಡುಗಳನ್ನು ಹಾಕಿದ್ದಾರೆ.

ಚಿತ್ರಣದಲ್ಲಿ ನಾವು ದುರ್ಗ ದೇವಿಯ ಮೂರ್ತಿಯನ್ನು ನೋಡುತ್ತಿದ್ದೋ ದೇವಿಯು ಹುಲಿಯ ಮೇಲೆ ಕೂತಿರುವುದು ಕಾಣಬಹುದಾಗಿದೆ ಹಾಗೂ ದೇವಿಯ ಕೈಯಲ್ಲಿ ಹಲವಾರು ಆಯುಧಗಳು ಕಾಣ ಬರುತ್ತಿದೆ.

ಕನ್ನಡಕವನ್ನು ಧರಿಸಿಕೊಂಡು ಫೋಟೋವನ್ನು ತೆಗೆಸಿಕೊಂಡಿದ್ದಾನೆ. ಇಲ್ಲಿ ಹಲವು ಬಗೆಯ ಪುಸ್ತಕಗಳನ್ನು ನೋಡಬಹುದು.

ಈ ಚಿತ್ರದಲ್ಲಿ ಯೋಗ ಶಾಲೆಯನ್ನು ನೋಡುತ್ತಿದ್ದೇವೆ ಇಲ್ಲಿ ಬಾಲಕಿಯರು ಯೋಗವನ್ನು ಮಾಡುತ್ತಿದ್ದಾರೆ ಕೆಳಗಡೆ ಯೋಗ ಮ್ಯಾಟುಗಳನ್ನು ಆಸಿಕೊಂಡಿದ್ದಾರೆ ಎಲ್ಲರೂ ಒಂದೇ ವಿಧವಾಗಿ ಯೋಗವನ್ನು ಒಂದೇ ಆಸನವನ್ನು ಮಾಡುತ್ತಿದ್ದಾರೆ